ಚಿಗರಿ ಬಸ್ಸ ಈಗ ನಮ್ಮ ಧಾರವಾಡಕ್ಕೆ ಹೆಮ್ಮೆಯ ವಿಷಯ ಬರತೈತಿ ಯಾಕಂದ್ರೆ ಸ್ಮಾರ್ಟ್ ಸಿಟಿ ಅಲ್ಲಿ ನಮ್ಮ ಆಹ್ಹ್ ರೋಡ್ ಸೇರ್ಪಡೆ ಅಗೋದ್ರಿಂದ ಚಿಗರಿ ಬಸ್ಸಇದು --

ಕ್ರೀಡಾಂಗಣ ಇದು ನಮಗ ಶಾಲೆ ಕಾಲೇಜು ಹುಡುಗುರಿಗ್ ಇರ್ಲಿ ಆಮೇಲೆ ಯಾರು ಫಿಸಿಕಲ್ --

ಅದರಿಂದ ನಮಗೆ ಲಾಭ ಆಕತ್ತೆ ಆಡಿನ್ ಹಾಲು ಕುಡಿಯೋದ್ರಿಂದ ಯಾವುದು ರೋಗ್ ಕೂಡ ಬರೋದಿಲ್ಲ ನಮಗ .

ಮತ್ತ ನಮಗ ಯಾವ್ ವೆಹಿಕಲ್ ಆಹ್ಹ್ ಸಿಗ್ತಾವು. ಆಮ್ಯೆಲೆ ಯಾವದೇ ರೀತಿ ನಮಗ ಇಲ್ಲಿ ಒಳಗ್ ಹೋಗ್ಬೇಕ ಅಂದ್ರ ಓದಾಕ ಅಡಚಣೆ ಆಗ್ಲತು ತೊಂದ್ರೆ ಆವುಲ್ಲ--

ಮತ್ತ ಜಾಕೆಟ್ ಸಿಗ್ತವು ಇಲ್ಲಿ ಅದು ಕೂಡ ಮನಗ ಮನೆಗ್ ಬೇಕಾದಂತಹ ಸಾಮಾನು ಕೂಡ ಸಿಗ್ತವು. ಇದು ಕೂಡ ನಮಗೆ ಬಹಳ ಅನುಕೂಲ ಇದೆ.

ಇದಕ್ಕೆಲ ಕಡಿವಾಣ ಹಾಕ್ಕೊಂತ ಒಂದ್ ಒಂದ್ ಗಾಡಿನ ದಾಟ್ ಹೋಗಾಕ ಅನುಕೂಲ ಐತಿ ಇದು ಟ್ರಾಫಿಕ್ ಸಿಗ್ನಲ್ ಅಳವಡಿಸುವುದು ಉತ್ತಮ.

ಮತ್ತೆ ಬಡ ಬಗರ್ ಗೆ ಬಹಳ ಅನುಕೂಲ ಆಗೈತಿ ಇಂತವು ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೂಡ ಮಾಡಬೇಕು.

ಆಹ್ಹ್ ಶಾಲಾ ತರಗತಿ ಇದು ಸರ್ ಪಾಠ ಹೇಳ್ತರು ಹುಡುಗೂರು ಎಲ್ಲ --

ಇಲ್ಲಿ ಹಲವಾರು ರೀತಿ ಬಡ ಬಗ್ಗಾರು ಕಾರ್ಮಿಕರು ಪಾಪ ದಿನ ಹೋಗಿ ಕೆಲಸಕ್ ದುಡಿತರ --

ಮತ್ತೆ ಇದು ನೋಡಿ ಇಂಟೆರ್ವು ಕೊಡುವಂತಹ ಸಮಯ ಇದು ಇಲ್ಲಿ ನಮಗೆ ಇಂಡಸ್ಟ್ರಿಯಲ್ ಏರಿಯಾ ಆದ್ದರಿಂದ --

ಇಲ್ಲಿ ಎಲ್ಲ ರೀತಿ ಪುಸ್ತಕ ಸಿಗ್ತವು ಮ್ಯಾಗಜಿನ್ ಸಿಗ್ತವು ಪೇಪರ್ಗಳು ಸಿಗ್ತವು ಆಮೇಲೆ ಇಲ್ಲಿ ಹೋಗಿ ಓದಾಕ ಮ್ಯಾಲೆ ಇದ್ ಮಾಡಿ ಕೊಟ್ಯಾರ ಅಲ್ಲಿ ಕೂಡ ನಾವು ಓದಬಹುದು.

ದಿನ ರನ್ನಿಂಗ್ ಹೋಗೋದು ಎಸ್ಚ್ರ್ಸಿಜ್ ಮಾಡೋದು ಎಲ್ಲದಕ್ಕೂ ಅನುಕೂಲ ಐತಿ ಇಲ್ಲೇ ಮುಂದೆ ಕ್ರೀಡಾಂಗಣ ಐತಿ.

ಆಹ್ಹ್ ಇದು ಕಟಿಂಗ್ ಶಾಪ್ ಇದೆ.

ಇಲ್ಲಿ ಏನಪ್ಪಾ ಅಂದ್ರ ಇಲ್ಲ ಇವ್ರಿಬ್ರು ಇದು ಯಾವುದು ಸ್ಟ್ಯಾಚು ಬಗ್ಗೆ ಅಂದ್ರ --

ಇಲ್ಲಿ ಏನಾರ ನಾವ್ ಪಿ.ಎಚ್.ಡಿ ಪ್ರದಾನ ಮಾಡಿ ನಿಂತಂತಹ ಸ್ಟ್ಯಾಚು --

ಆಹ್ಹ್ ಇದು ಸೈಕಲ್ ಹೊಡಿಯುವ ಅಂದ್ರೆ ಈಗ ರನ್ನಿಂಗ್ ಒಡಕ ನಮಗೆ ಮಳೆ ಪಾಳಿ ಬರೋ ಹತತ್ತ್ ಅಂದ್ರೆ --

ಒದ್ದೆ ಸರ್ವಿಸ್ ಇವಂಗ ಕಟಿಂಗ್ ಮಾಡಿಸ್ತಾರಾ ಎಲ್ಲರ ಹುಡುಗರು ಏನಾರ --

ಇದ ಕನ್ಯಾ ನೋಡಕ್ ಹೋಗೋದ್ ಇರ್ಲಿ ಯಲ್ಲಾರ ಮದುವಿಗ್ ಹೋಗೋದ್ ಇರ್ಲಿ ಹಿಂಗ ಒಂದ್ ಕಡೆ ಅಟ್ ಕಟಿಂಗ್ ಮಾಡಿಸ್ಕೊಂಡ ಪದೆಸರಿ ಹೋಗೋ ವ್ಯಕ್ತಿ ಇಲ್ಲಿ ಬಂದ ಕುಂತಾನ.

ಇಲ್ಲೇ ಒಂದ್ ಮೂರ್ನಾಕ್ ಮಂದಿ ಹುಡುಗರು ಶಾಲಿ ವಿದ್ಯಾರ್ಥಿಗಳು ನಿಂತಾರ. ಒಬ್ಬಾಕಿ ಅಮ್ಮನು ನಿಂತಾಳು.

ಇಲ್ಲಿ ಮತ್ತೆ ಇಲ್ಲೇ ಅಜ್ಜ ಮಗಳು ಬರ್ತರ್ ಇಲ್ಲಿ ಸಂಜೆ ಕಡೆ ವಾಕಿಂಗ್ ಹಿರಿಯರ್ ಕಂಪನಿ ಕೊಡಿದೈತಿ.